ಅದರ ಮುಂದೆ ಒಬ್ಬ ಮನುಷ್ಯ ಕಾರ್ ಅನ್ನು ನೋಡುತ್ತಿದ್ದಾನೆ.

ಈ ಚಿತ್ರದಲ್ಲಿ ಎರಡು ಅಪಾರ್ಟ್ಮೆಂಟ್ ಇದೆ.

ಆ ಅಂಗಡಿಯಲ್ಲಿ ಒಂದು ಟೇಬಲ್ ಅನ್ನು ಇಟ್ಟಿದ್ದಾರೆ.

ಅದರ ಮುಂದೆ ದೊಡ್ಡ ಟೇಬಲ್ ಇದೆ.

ಈ ಚಿತ್ರದಲ್ಲಿ ಬಂಡೆಯ ಮೇಲೆ ತುಂಬ ದೇವಸ್ಥಾನಗಳಿವೆ.

ಅದರ ಮೇಲೆ ಎರಡು ಲೈಟಿಂಗ್ಸ್ ಗಳಿವೆ.

ಆ ಗೋಡೆಯ ಮೇಲೆ ಕೆಂಪು ಬಣ್ಣದ ಪೈಂಟನ್ನು ಹೊಡೆದಿದ್ದಾರೆ.

ಅವರ ಮುಂದೆ ಒಬ್ಬ ಮಹಿಳೆ ನಿಂತಿದ್ದಾ--

ಅವರ ಮುಂದೆ ಒಬ್ಬ ಮನುಷ್ಯ ಅರ್ದ ಭಾಗವನ್ನು ನಿಂತಿದ್ದಾನೆ.

ಆ ಆಫೀಸಿನ ಒಳಗಡೆ ಎರಡು ಸೋಫಾ ಸೆಟ್ ಗಳಿವೆ.

ಆ ಡೆಸ್ಕಿನ ಮೇಲೆ ಎರಡು ಲ್ಯಾಟ್ಟಾಪ್ಗಳಿವೆ ಅದರ ಹಿಂದೆ ಎರಡು ಕುರ್ಚಿಗಳಿವೆ.

ಈ ಚಿತ್ರದಲ್ಲಿ ಒಂದು ದೊಡ್ಡ ಮೈದಾನವಿದೆ.

ಆ ಮೈದಾನನದ ಮೇಲೆ ಒಂದು ಗ್ರೀನ್ ಮ್ಯಾಟನ್ನು ಹಾಕಿದ್ದಾರೆ.

ಅದರ ಪಕ್ಕದಲ್ಲಿ ನಾಲ್ಕು ಲೈಟುಗಳು ಇವೆ.

ಅದರ ಮುಂದೆ ಒಬ್ಬ ಮನುಷ್ಯ ನಿಂತಿದ್ದಾನೆ.

ಈ ಚಿತ್ರದಲ್ಲಿ ಒಂದು ಮಾರ್ಟ್ ಇದೆ.

ಅ ಸ್ಕೂಲಿನಲ್ಲಿ ವಿಂಡೋ ಗಳು ಕಾಣುತ್ತಿದ್ದವೆ.

ಪೋಸ್ಟ್ ಆಪೀಸಿನ ಬಿಲ್ಡಿಂಗಿನ ಮೇಲೆ ಒಂದು ಬೋರ್ಡನ್ನು ಬರೆದಿದ್ದಾರೆ.

ಆ ಕಬೋರ್ಡಿನ ಮೇಲೆ ಶೆಲ್ ಬ್ರಷ್ ಪೆನ್ಸಿಲ್ ಸೋಪು ಇತ್ಯಾದಿಗಳನ್ನು ಇಟ್ಟಿದ್ದಾರೆ.

ಆ ಟೆಂಪೋದ ಬಳಿ ಒಬ್ಬ ಮಹಿಳೆ ನಿಂತಿದ್ದಾಳೆ.

ಆದರ ಪಕ್ಕದಲ್ಲಿ ಒಂದು ತರಕಾರಿ ಅಂಗಡಿ ಇದೆ.

ಒಬ್ಬ ಮನುಷ್ಯ ಸ್ನೋ ಬೋರ್ಡಿಂಗ್ ಅನ್ನು ಆಡುತ್ತಿದ್ದಾನೆ.

ಇನ್ನೊಬ್ಬ ಮನುಷ್ಯ ಕೆಳಗಡೆ ಮಗುವನ್ನು ಕೂರಿಸಿಕೊಂಡಿದ್ದಾನೆ.

ಅವರ ಮುಂದೆ ಹಸಿರು ಕಲರಿ ನ ಒಂದು ಚಿತ್ರವನ್ನು ಹಾಕಿದ್ದಾರೆ.

ಅದರ ಮುಂದೆ ಇನ್ನ ತುಂಬ ಜನರು ನಿಂತಿದ್ದಾ--

ಅದರ ಮುಂದೆ ಒಂದು ಕಾ ಲೈಟಿನ ಕಂಬವು ಇದೆ.

ಮತ್ತು ಸುತ್ತ ಮುತ್ತಲಿನಲ್ಲಿ ಮರ ಗಿಡಗಳಿವೆ.